ಇಲ್ಲಿ ಪ್ರದೇಶದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ.

ಈ ಪ್ರದೇಶದಲ್ಲಿ ಒಂದು ಬ್ಯಾಂಕ್ ನು ಕಾಣಸ್ತಾಇದೆ.

ಈ ಪ್ರದೇಶದಲ್ಲಿ ಜಾಸ್ತಿ ಮಕ್ಕಳು ಯೋಗ ಮಾಡ್ತಾ ಇದ್ದಾರೆ.

ಈ ಪಾರ್ಕ್ ನಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಾಣುಸ್ತಾ ಇದೆ.

ಇಲ್ಲಿ ಕ್ರಿಯೇಟ್ ವಿಮೆನ್ ವಂಡರ್ ಅನ್ನೆ ಬುಕ್ ಐತೆ.

ಇಲ್ಲಿ ಭಾವ ಚಿತ್ರಗಳು ಇದಾವೆ ಒಂದು ವಾಟರ್ ಬಾಟಲ್ ಇದೆ.